ಇದು ಒಂದು ಸಮಾರಂಬ--ಸಮಾರಂಭದ ಒಳಾಂಗಣದ ಚಿತ್ರಣವಾಗಿದೆ ಮೇಲೆಗಡೆ ಅನೇಕ ಶಮಿಯಾನಗಳನ್ನು ಡಿಸೈನ್ ಡಿಸೈನ್ ಹಾಗಿ ಅಲಂಕಾರ ಮಾಡಿದರೆ.

ಪಾರ್ಕ್ಕೀನಾ ಚಿತ್ರಣದಲ್ಲಿ ಹಲವಾರು ಬಾತು ಬಾತುಕೋಳಿಗಳು ಇವೇ ಆ ಬಾತುಕೋಳಿಗಳು ಒಂದು ಪಿಂಕಣೆಯಾ ಮರದ ಹಳಗೆಯ ಮೇಲೆ ಕುಂಳಿತೀದಾವೆ.

ಜಲಧಾರೆಯು ಹರಿದು ಹರಿದು ನದಿಯ ರೂಪವನ್ನು ತೆಗೆದುಕೊಳ್ಳುವ ಮುಂಚೆಯೇ ತೆಗೆದಿರುವ ಒಂದು ಚಿತ್ರಣವಾಗಿದೆ.

ಇದು ಒಂದು ರೂಮಿನಲ್ಲಿ ಒಂದು ಮಂಚದ ಹಾಗೆ ಇದೆ ಆ ಮಂಚದ ಮೇಲೆ ನೀಲಿ ಒಂದು ಬಟ್ಟೆಯನ್ನ ಹಾಸಿದ್ದಾರೆ ಮತ್ತು ಆ ಹಾಸಿಗೆಯ ಮೇಲೆ ಒಂದು ಆಸ್ತಿಪಂಜರವನ್ನು ಇಟ್ಟಿದ್ದಾರೆ.

ಒಂದು ವಿಶಾಲವಾದ ಪ್ರದೇಶ ಈ ಪ್ರದೇಶದ ಮೇಲೆ ಒಂದು ಗುಡ್ಡ ಆ ಗಳ ಒಂದು ರೀತಿಯಲ್ಲಿ ಮಾಡಿರುವಂತಹ ಒಂದು ಕಲ್ಲಿನ ಕೋಟೆ ಇದೆ. ಇದು ಕಲ್ಲಿನ ಕೋಟೆಯೇ ಆಗಿರುತ್ತದೆ.